ಒಂದು ಗೋಡೆಯ ಒಳಗಡೆ ಹೋಗುತ್ತಿದ್ದಾನೆ ಆ ಮನುಷ್ಯನು ತನ್ನ ಕೈಯಲ್ಲಿ ಒಂದು ಗಡಿಯಾರವನ್ನು ಹಾಕಿದ್ದಾನೆ.

ಆಗಿದ್ದು ಅಲ್ಲಿ ಕೆಲವು ಜನರು ಚಾಯ್ ಕುಡಿಯಲು ನಿಂತಿದ್ದಾರೆ ಮತ್ತು ಸೈಡಿನಲ್ಲಿ ಕೆಲವು ಗ್ರೀನ್ ಕಲರ್ ಅಟ್ ಆ--

ಜನರನ್ನು ಅಟ್ರಾಕ್ಟ್ ಮಾಡಲು ಗ್ರೀನ್ ಕಲರ್ ಅನ್ನು ಡೆಕೋರೇಟ್ ಮಾಡಿದ್ದಾರೆ ಮತ್ತು ಚೈಯ ಅಂಗಡಿಯ ಮೇಲೆ ಚೈಯನ ಕಪ್ ಅನ್ನು ಡೆಕೋರೇಟ್ ಮಾಡಿದ್ದಾ --

ಕೂಡ ಆಕಾಶ ಬಣ್ಣದಾಗಿದ್ದು ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ.

ಈ ಚಿತ್ರಣವು ಒಂದು ಎಂ_ಆರ್_ಎಫ್ --

ಈ ಚಿತ್ರಣವು ಒಂದು ಮೇಗಾಮಾರ್ಟ್ನ ಚಿತ್ರಣವಾಗಿದ್ದು ಇಲ್ಲಿ ಕೆಲವು--

ಇಲ್ಲಿ ನಮಗೆ ಮನೆಗೆ ಬೇಕಾಗಿರುವ ಎಲ್ಲಾ ವಸ್ತುಗಳು ತುಂಬಾ ಕಂಬಿ ರೇಟಿ ನಲ್ಲಿ ಸಿಗುತ್ತವೆ ಮತ್ತು--

ವ್ಯಕ್ತಿಗಳು ತಮ್ಮ ಸ್ಕೂಟಿ ಯ ಮೇಲೆ ಕುಳಿತಿದ್ದಾರೆ.

ಈ ಚಿತ್ರಣವು ಒಂದು ಪಾರ್ಕ್ ನ ಚಿತ್ರಣವಾಗಿದ್ದು ಈ ಚಿತ್ರಣದಲ್ಲಿ ಕೆಲವು ತರತರಾದ ಕುರ್ಚಿಗಳನ್ನು ಕುರ್ಚಿಗಳಿವೆ ಮತ್ತು ಸೈಡ್ ನಲ್ಲಿ ಕೆಲವು ಮರಗಳಿವೆ.

ಮರಗಳ ನೆರಳಿನಲ್ಲಿ ಕೆಲವು ಜನರು ಮಲಗಿದ್ದಾರೆ ಹಾಗೆ ಒಬ್ಬ ಒಂದು ಕೂಸು--

ಹಾಲ್ನ ಚಿತ್ರಣವಾಗಿದ್ದು ಅಂದರೆ ಕಾರಿಡೋರ್ನ ಚಿತ್ರಣವಾಗಿದ್ದು ಇಲ್ಲಿ ಒಂದು--

ಈ ಚಿತ್ರಣವು ಒಂದು ಬೈಕ್ ಶಾಪಿನ ಅಂಗಡಿಯದಾಗಿದ್ದು ಇಲ್ಲಿ ಕೆಲವು ಬೈಕ್ ಗಳನ್ನು ನಿಲ್ಲಿಸಲಾಗಿದೆ.

ತೆಗೆದ ಚಿತ್ರಣವಾಗಿದ್ದು ಇಲ್ಲಿ ಕೆಲವು ಮೆಟ್ಟಿಲುಗಳಿವೆ ಮತ್ತು ದೂರದಲ್ಲಿ ಒಂದು ದೇವಸ್ಥಾನ ಇದೆ ಮತ್ತು ಕೆಲವು ಬಂಡೆಗಳಿವೆ ಸೈಡಿನಲ್ಲಿ ಕೆಲವು ಮರಗಳಿವೆ.

ಈ ಚಿತ್ರಣದಲ್ಲಿ ಇರುವ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿ ಕೆಲವು ಜನರು ನಿಂತಿದ್ದಾರೆ ಮತ್ತು ಬ್ಯಾಂಕಿನ ಎದುರುಗಡೆ ಕೆಲವು ಬೈಕ್ಗಳು ಮತ್ತು ಸ್ಕೂಟಿ ಗಳನ್ನು ಇರಿಸಲಾಗಿದೆ.

ಮತ್ತು ಈ ಆಟೋ ದ ಮೇಲೆ ಒಂದು ಮಷೀನನ್ನು ಇರಿಸಲಾಗಿದೆ ಆಟೋದ ಸೈಡ್ಗಡೆ ಕೆಲವು ಬೈಕ್ ಗಳನ್ನು ನಿಲ್ಲಿಸಲಾಗಿದೆ.

ಇಂಪಗಳು ಹಾಗು ಶವರಗಳನ್ನು ಸಿಗುತ್ತವೆ ಮತ್ತು ಈ ಟ್ರೇಡರ್ಸ್ ಗೆ--

ಒಂದು ರೆಷನ್ ಅಂಗಡಿಯ ಚಿತ್ರಣವಾಗಿದ್ದು ಇದರ ಚಿತ್ರಣದಲ್ಲಿ ಗೇಟಿನ ಹತ್ತಿರ ಒಬ್ಬ ವ್ಯಕ್ತಿಯು ಒಂದು ಮಗುವನ್ನು ಕರೆದುಕೊಂಡು ನಿಂತಿರುವ ಹಾಗೆ--

ಈ ಚಿತ್ರಣವೂ ಒಂದು ಬಟ್ಟೆ ಅಂಗಡಿಯ ಚಿತ್ರಣವಾಗಿದ್ದು ಇಲ್ಲಿ ಹುಡುಗರಿಗೆ ಮತ್ತು ಪುರುಷರಿಗೆ ಬೇಕಾಗಿರುವ ಎಲ್ಲ ರೀತಿಯ--

ಒಬ್ಬ ವ್ಯಕ್ತಿಯು ನಡೆದುಕೊಂಡು ಕಾಲೇಜಿನ ಒಳಗಡೆ ಹೋಗುತ್ತಿದ್ದಾನೆ.

ಮತ್ತು ನಮಗೆ ಬೇಕಾದ ಕಲರ್ ಸ್ಕೆಚ್ ಗಳನ್ನು ಕೂಡ ಇರಿಸಲಾಗಿದೆ ಮತ್ತು ಆ --

ಎ ಬೇಕಾಗಿರುವ ಡ್ರಾಯಿಂಗ್ ಮಾಡಲು ಬೇಕಾಗಿರುವ ಎಲ್ಲಾ ಸಾಮಗ್ರಿಗಳನ್ನು ಇಲ್ಲಿ ಇರಿಸಲಾಗಿದೆ.

ಬಾಗಿಲಿನ ಎದುರುಗಡೆ ಏಸುಕ್ರಿಸ್ತರ ಮೂರ್ತಿಯನ್ನು ನಿಲ್ಲಿಸಲಾಗಿದೆ ಮತ್ತು ಒಳಗಡೆ ಹಸಿರು ಬಣ್ಣದ--

ಹೆಸರು ಸೂಪರ್ ಎಲೆಕ್ಟ್ರಿಕಲ್ ಸೇಲ್ಸ್ ಅಂಡ್ ಸರ್ವೀಸಸ್ ಇಲ್ಲಿ ಅ--

ಸ್ಟೇಜ್ ಇನ ಕಲರ್ ವೈಟ್ ಮತ್ತು ಅ ಪಿಂಕ್ ಕಲರ್ ದಲ್ಲಿ ಹಾಕಿದ್ದಾರೆ.